ಇಲ್ಲಿ ಎಲ್ಲ ಊರಿನಲ್ಲಿ ಈ ತರಹದ ಆಟಗಳು ಇರುತ್ತವೆ.

ಯಾವುದೇ ವಾಹನಗಳು ಪೆಟ್ರೋಲ್ ಡೀಸೆಲ್ ಯಾವುದೇ ಅವಶ್ಯಕತೆ ಇದ್ದಾರೆ --

ಎಲ್ಲರೂ ಸಹ ಪೆಟ್ರೋಲ್ ಬ್ಯಾಂಕುಗಳಿಗೆ ಹೋಗಲೇ ಬೇಕಾಗುತ್ತದೆ.

ಯಾವುದೇ ಕೆಲಸವನ್ನು ಮಾಡುವಾಗ ಅಡ್ಡಬಂದಿರುವ ಯಾವುದೇ ಕಲ್ಲುಯಾಗಲಿ ಬಂಡೆಯಾಗಲಿ --

ಈ ಚಿತ್ರದಲ್ಲಿ ಇರುವ ಚಿತ್ರದ ಹೆಸರು ಕಾರ್ --

ಎಲ್ಲ ರೈತರು ಹೊಲದಲ್ಲಿ ಈ ರೀತಿಯಾಗಿ ಬಿತ್ತನೆ ಮಾಡುತ್ತಿದ್ದರೆ ಬಿತ್ತನೆ ಮಾಡುವುದೆನೆಂದರೆ ಎಲ್ಲಾ ಹೊಲಗಳು --

ಈ ಚಿತ್ರದಲ್ಲಿ ಇರುವ ವೆಕ್ತಿಯು ಕಾಫೀ ಕೆಫೆ ಅಲ್ಲಿ ಕೆಲಸ ಮಾಡುತ್ತಿದಾನೆ ಈ --

ಈ ಚಿತ್ರದಲ್ಲಿ ಒಂದು ಭಾವವಾಗಿದೆ ಅವು ಯಾವ ಭಾವವಾಗಿದೆ ಅಂದರೆ --

ಇಲ್ಲಿ ತೋರಿಸಿರುವ ಚಿತ್ರದಲ್ಲಿ ಯಾವುದೇ ಒಂದು ಫುನ್ಕ್ಷನ್ ಗಾಗಿ ಎಲ್ಲ ಸ್ಟೇಜ್ ಅನ್ನು ತುಂಬಾ ಅಲಂಕೃತ ಗೊಳಿಸಿದ್ದಾರೆ .

ಕಟ್ಟಡವು ನೋಡಲು ತುಂಬಾ ಸುಂದರವಾಗಿದೆ. ಅದರಿಂದ ಪ್ರವಾಸಿಕರು ಸಹಾ ಇನ್ನುವರ್ಗುನು ಇಷ್ಟ ಪಡುತ್ತಾರೆ. ಇಂದ --

ಅದರಿಂದ ಅದರಿಂದ ಪ್ರವಾಸಿ ಸ್ಥಳಗಳಿಗೆ ಹೋಗಲು ಎಲ್ಲರೂ ಸಹ ಇಷ್ಟ ಪಡುತ್ತಾರೆ ಅದರಿಂದ ಎಲ್ಲರೂ ಇಲ್ಲಿಗೆ ಹೋಗಬೇಕು --

ಈ ಚಿತ್ರದಲ್ಲಿ ಒಬ್ಬ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳು ಅವರ ಅವರಿಗೆ --

ಅವನ ಮನುಸು ತುಂಬಾ ಪೀಸ್ಫ್ಯೂಲ್ ಆಗಿ ಇರುತ್ತದೆಂದು ತಿಳಿದು ಆ ರೀತಿ ಮಾಡುತ್ತನೆ ಹೌದು ಇದು ಉಪಯೋ --

ಶಾಪ್ ನ ಹೆಸರು ಎಂದರೆ ವರ್ಕ್ಶಾಪ್ ಗಳು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಇದು ತುಂಬಾ ಉಪಯೋಗವಾಗಿದೆ ಯಾವುದೇ ಮೋಟಾರ್ಸ್ ಗಳು ತಮ್ಮ --

ಎಲ್ಲ ಎಲ್ಲ ವಿದ್ಯಾರ್ಥಿಗಳು ಆಗಿರಲಿ ಇಲ್ಲವಾದ್ರೆ ಸಂಬಂದಿಕರು ಆಗಿರಲಿ ಎಲ್ಲರೂ ಸಹ ಬಂದು ಇಲ್ಲಿ ಕೂಳಿತು --

ಈ ಚಿತ್ರದಲ್ಲಿ ಕಾರ್ ಪಾರ್ಕಿಂಗ್ ಚಿತ್ರವನ್ನು ತೋರಿಸಲಾಗಿದೆ ಒಂದು ಯಾವುದೇ ಕಾರ್ ಬಂದರು ಅದನ್ನು ನಿಲ್ಲಿಸಲು ಒಂದು ಪ್ರದೇಶವನ್ನು ನಿಗದಿ ಪಡಿಸಿದೆ --

ಇಂತ ಅರ್ದೇಶವನ್ನು ಕಾರ್ ಪಾರ್ಕಿಂಗ್ ಎಂದು --

ಇಂತ ಪರಿಸರ ನೋಡಲು ತುಂಬಾ ಸುಂದರವಾಗಿದೆ ಇಂತ ಸ್ತಳಗಳ್ಲಲಿ ಭೇಟಿ ನೀಡಲು ನಮಗೆ ಇನ್ನು ಸಂತೋಷ ವಾಗುತ್ತದೆ ಆದ್ದರಿಂದ ಎಲ್ಲೊರು ಸಹ್ --

ಬೇರೆ ಬೇರೆ ಸ್ಥಳವನ್ನು ಕುಳಿತು ಕುಳಿತು ಸುತ್ತಾರೆ ಈ ರೀತಿಯಾಗಿ ಸಿದ್ದ ಪಡಿಸುತ್ತಾರೆ --

ವಿದ್ಯಾಬ್ಯಾಸ ಮಾಡುವಾಗ ಅವರು ಇವರು ಅವರು ಇವರಲ್ಲಿ ಒಂದು ಜಾಗ ಬೆಕಾಗಿರುತ್ತದೆ ಅದರಿಂದ ಆ ಕಾಲೇಜು ನವರು ಹಾಸ್ಟೆಲ್ ಎಂದು --

ನಮಗೆನದರು ಕೆಲಸ ವಿಲ ಕೆಲಸ ವಿದ್ದರೆ ಅಲ್ಲಿ ಇಲ್ಲಿ ಸ್ಥಳ ವಿರುತ್ತದೆ ಅಲ್ಲಿ ಹೋಗಿ ನಾವು ಆ ಗಾಡಿಯನ್ನ ಪಾರ್ಕಿಂಗ ಮಾಡಿ ನಾವು ಕೆಲಸವನ್ನು ಮುಗಿಸಿಕೊಂಡು --

ಆ ಬೈಕ್ ನಾವು ತೆಗೆದು ಕೊಂಡು ಹೊರಡುತ್ತವೆ ಈ ರಿತಿಯಾಗಿ --

ಒಬ್ಬನಿಗೆ ಆ ರೀತಿ ಆ ರೀತಿ ಫೋಟೋ ತೆಗೆದು ಕೊಲ್ಲೋಳ ಇಷ್ಟವಿರುತ್ತೆ --

ಗೊಂಬೆಗಳಿಗೆ ಹಾಕಿ ಆ ಶಾಪ್ ನಾ ಮುಂದೆ ಹಿಡುತ್ತಾರೆ .

ಒಬ್ಬ ವೆಕ್ತಿ ಒಂದು ಡ್ಯಾಂ ಮುಂದೆ ನ ಮುಂದೆ ಫೋಟೋ ತೆಗೆದುಕೊಳ್ಳುತ್ತಾನೆ ಅವನು ತುಂಬಾ ಸ್ಟೈಲಿಷ್ ಆಗಿ ನಿಂತು --

ಅವನಿಗೆ ತುಂಬಾ ಇಷ್ಟವೆನಿಸುತ್ತದೆ ಸ್ಟೈಲಿಶಾಗಿ ನಿಂತುಕೊಂಡು --